ಸುತ್ತಮುತ್ತಲು ಸಾಕಷ್ಟು ಗಿಡ ಮರಗಳಿವೆ ಹಾಗು ಒಂದು ಕಟ್ಟಡವು ಇದೆ.

ಈ ಕಟ್ಟಡದಲ್ಲಿ ಹಲವು ಬಟ್ಟೆಗಳನ್ನು ನೇತು ಹಾಕಿದ್ದಾರೆ ಮತ್ತು ಪಕ್ಕದಲ್ಲಿ ಒಂದು ಮರವನ್ನು ಸಹ ಕಾಣಬಹುದು.

ಇಲ್ಲಿ ಚಿಕ್ಕದಾದ ಬಂಡೆಗಳು ಹಾಗು ಜಾಲಿ ಮರಗಳು ಸಹ ಇವೆ.

ಇಲ್ಲಿ ಗೋಡೆಗೆ ಗಾಜಿನ ಮಿರರ್ ಗಳನ್ನು ಹಾಕಿದ್ದಾರೆ ಹಾಗೆಯೇ ಫ್ಯಾನನ್ನು ಅಳವಡಿಸಿದ್ದಾರೆ.

ಟೇಬಲ್ ನ ಮೇಲೆ ಎರಡು ಫಾಂಟ ಬಾಟಲ್ ಒಂದು ತೂಕ ಅಳೆಯುವ ಯಂತ್ರ ಮತ್ತು ಸಾಕಷ್ಟು ಡಬ್ಬಿಗಳನ್ನು ಇಟ್ಟಿದ್ದಾರೆ.

ದೂರದಲ್ಲಿ ಬೆಟ್ಟ ಹಾಗು ಇಚಲು ಮರಗಳನ್ನು ಸಹ ನಾವು ನೋಡಬಹುದು.

ಇದರಲ್ಲಿ ಏರ್ ಎಕ್ಸ್ಪರ್ಟ್ ಪ್ರೊಫೆಷನಲ್ ಸಲೂನ್ ಎಂಬ ಒಂದು ಬ್ಯಾನರ್ ಸಹ ಇದೆ.

ಸುತ್ತಮುತ್ತಲು ಸಾಕಷ್ಟು ಕಟ್ಟಡಗಳಿವೆ ಹಾಗು ಇಲ್ಲಿ ಮೂರು ಜನ ವ್ಯಕ್ತಿಗಳು ನಿಂತಿದ್ದಾರೆ.

ಹಿಂಬದಿಯಲ್ಲಿ ಹಳದಿ ಬಣ್ಣದ ಮನೆಯು ಸಹ ಇದೆ.

ಹಾಗೆ ಮೇಲ್ಗಡೆ ಒಂದು ಲೈಟ್ ಅನ್ನು ನೋಡುತ್ತೇವೆ ಒಳಗಡೆ ಕೆಂಪು ಬಣ್ಣದ ನೀರನ್ನು ಹಾಕುವ ಬಾಟಲ್ ಕೂಡ ಇದೆ.

ಈ ಚಿತ್ರದಲ್ಲಿ ಆರೋ ಮೀರಾ ಇಂಟರ್ನ್ಯಾಷನಲ್ ಸ್ಕೂಲ್ ಎಂಬ ಬ್ಯಾನರ್ ಅನ್ನು ನಾವು ನೋಡುತ್ತೇವೆ.

ಪಕ್ಕದಲ್ಲಿಯೆ ಕೆಂಪು ಬಣ್ಣದ ಟ್ರೇ ಗಳಲ್ಲಿ ಕೋಕೋ ಕೋಲಾ ಅದರ ಪಕ್ಕದಲ್ಲಿ ನೀಲಿ ಬಣ್ಣದ ಡಸ್ಟ್ ಬಿನ್ ನೋಡುತ್ತೇವೆ.

ಹಾಗೆಯೇ ಹಿಂದೆ ರ್ಯಾಕಿ ನಲ್ಲಿ ಹಲವು ಪುಸ್ತಕಗಳನ್ನು ಇಟ್ಟಿದ್ದಾರೆ ಮತ್ತು ವಿದ್ಯಾರ್ಥಿಗಳು ನಿಂತಿದ್ದಾರೆ.

ಕಪ್ಪು ಬಣ್ಣದ ಕುರ್ಚಿಗಳು ಹಾಗು ಬಿಳಿ ಬಣ್ಣದ ಟೇಬಲ್ ಗಳನ್ನು ಸಹ ನಾವು ನೋಡಬಹುದು.

ನೆಲಕ್ಕೆ ಸಿಮೆಂಟಿನ ಮಿಶ್ರಣವನ್ನು ಹಾಕಿದ್ದಾರೆ ಬಲಭಾಗದಲ್ಲಿ ಹಸಿರು ಬಣ್ಣದ ಬ್ಯಾನರ್ ಇದೆ.